ತು ಒಂದು ಚೌಟರಿ ಯಾ ಚಿತ್ರಣ .

ಇಲ್ಲಿ ಗೋಡೆಯ ಮೇಲೆ ಕೆ.ಆರ್ ಆಸ್ಪತ್ರೆ ಎಂಬ ಬೋರ್ಡ್ ಅನ್ನು ನಾವು ನೋಡಬಹುದು.

ಮತ್ತು ಕೆಂಪು ಪಿಂಕು ಮತ್ತು ಬಿಳಿ ಬಣ್ಣದ ಬೋಟೊ ಗಳನ್ನು ಮೂರರಿಂದ ನಾಲಕ್ಕು ಕಾಣಬಹುದು .

ಇಲ್ಲಿ ಯಾವ್ದೋ ದೊಡ್ಡದಾದ ನದಿ ಹರಿಯುವ ಜಾಗ ವಿರಬಹುದು ಇಲ್ಲಿ--

ಮತ್ ಇದ್ ಯಾವ್ದೋ ಕಟ್ಟಡ ಒಂದ್ ಇದೆ ಇದು ಸರಕಾರಿಯ ಕಟ್ಟಡ ಎಂಬಂತೆ ತೋರುತ್ತಿದೆ.

ಇದು ಬಹುಮಾಡಿಯ ಕಟ್ಟಡ ಮತ್ತೆ ಇದು ಹಳೆಯ ಕಟ್ಟಡ ಎಂಬಂತೆ ತೋರುತ್ತಿದೆ.

ಅಹ್ಹ್ ಒಬ್ಬನಿಗೆ ಕಟಿಂಗ್ ಮಾಡುತ್ತಿದ್ದಾನೆ.

ಇನ್ ಕೆರೆಯ ವ ವ ಒಳಗೆ ತುಂಬಾ ಕಸರೆಯನ್ನು ಕಾಣುತ್ತಿದೆ .